ಇಲ್ಲಿ ಸುತ್ತ ಮುತ್ತಲು ಲೈಟ್ ಗಳು ಹಚ್ಚಿದ್ದಾರೆ ಎಷ್ಟು ಸೂಪರ್ ಆಗಿವೆ ಅಂದ್ರ ಬಹಳ ಮತ್ತು ಇಲ್ಲಿ ಗಿಡಾನು ಇದೆ ಮತ್ತು ಇಲ್ಲಿ ನೀರು ಬೀಳುತ್ತಿದೆ.

ಇದು ಒಂದು ಮೈದಾನ ಇದೆ ಇಲ್ಲಿ ಬಹಳಷ್ಟು ಕಾರ್ ಗಳು ನಿಂತಿವೆ ಮತ್ತು ಇಲ್ಲಿ ಒಂದು ಗಿಡ ಐತಿ ಮತ್ತು ಇಲೊಂದು ಬೈಕ್ ಕೂಡ ನಿಂತ್ತಿದೆ.

ಮತ್ತು ಇಲ್ಲಿ ಯಾವ ರೀತಿ ಅಂದ್ರ ಬಹಳ ಸುಂದರವಾಗಿದೆ ಸುತ್ತ ಮುತ್ತಲು ದೊಡ್ಡ ದೊಡ್ಡ ಗಿಡಗಳಿವೆ ಮತ್ತು ಯಾವ್ ರೀತಿ ಅಂದ್ರೆ ಇವು ಎಷ್ಟು ಮೈಲಿ ಇರಬಹುದು ಈ ತರ ಸರ್ಗಳ ಬಂದಿ ನಾವು ನೀರಿನ ಹೋಗಿದ್ದು ಆಡಬಹುದು. ಇಲ್ಲಿ ಆಡೋರಿಗೆ ಬಹಳ ಮಜ ಬರು--

ಇಲ್ಲಿ ಒಬ್ಬರು ಆಫೀಸರ್ ಒಳಗೆ ಕುಳಿತ್ತಿದ್ದಾರೆ ಒಬ್ಬರು ಆಂಟಿ ಅವ್ರ ಎದ್ರುಗಡೆ ನಿಂತಿದ್ದಾರೆ.

ವಂತ್ತಿಲ್ಲಿ ಒಬ್ಬ ಸ್ಪಿನ್ ಗಡ್ಡುಗಳು ಇವೆ ಮತ್ತು--

ನೀರು ತುಂಬ್ಬಿದ್ದವೇ. ನೀರೇನ್ ಜಾಸ್ತಿ ಇಲ್ಲ. ಸ್ವಲ್ಪ ನೀರ ಇದೆ ಮತ್ತು ಈ ಬೀಚಿ ಮೇಲಿನ ಎಲ್ಲಾ ಗಾಡಿಗಳು ಹೋಗುತ್ತೆ. ಈ ಸೈಡ್ ನಿಂದ ಆ ಸೈಡಿಗೆ ಹೋಗಬೇಕಂದರೆ ಈ ಬೀಚ್ ಮೇಲಿಂದ ಹೋಗಿ ಸಾಧ್ಯ ಮತ್--

ಮತ್ತು ಸಣ್ಣ ಹುಡುಗ್ರು ಸಲುವಾಗಿ ಬುಟ್ ಗಳು ಸಿಗುತ್ತವೆ ಸಾಕ್ಸ್ ಗಳು ಕೂಡ ಸಿಗುತ್ತವೆ. ಇದು ಒಂದು ದೊಡ್ಡದಾದ ಅಂಗಡಿ ಇದೆ.